ಅವಾಗ ಎಲ್ಲ ನಾವು ಎಲ್ಲ ನಮ್ಮ್ ಗೆಳೆಯರ ಇಲ್ಲ ಕುಂತೊರು ಹೊಸ ಮಂದಿ ಹೋಗಿದ್ದೆವ್ ಮ್ಯಾಗಿನ್ ಎಂಟ್ರಿ ಇತ್ತ ಕೆ ಇದಕ್ಕ ಗಾರ್ಡೆನ್ಕ್ಕಾ --

ಅವಾಗ ಕಟಿಂಗ್ ಕುಂದ್ರೊದು ಒಂದು ಕನ್ನಡಿ ಕೋಡ್ತಿರು ಕೈಯಾಗ್ ಹಿಡ್ಕೊಂಡ್ ಕುಂದರತಿದೆವ ಕಟಿಂಗ್ ಮಾಡ್ತ್ರ್ ಅದ್ ಕಟ ಕಟ ಕಟ ಕಟ ಕಟ ಎನ್ರೆ ಮಾಡದಿರ್ತತು ಈಗ ಎನ ಎಲ್ಲ ಷೋರೂಮ್ ಆದಂಗ್ ಆಗ್ಯಾವ ಇಲ್ಲಿ ಒಂದಕ್ಕೊಂದು ಬಹಳ ಕಟಿಂಗ್ ದುಕಾನ್ ಆಗ್ಯಾವ ಅಲ್ಲಿ ನೋಡಬೇಕಾದ್ರು --

ಅದ್ರಾಗ ಐವತ್ ಅರವತ್ ಮಂದಿ ಇದ್ದಿದಿವ ನೋಡ್ ನಾವ್ ಚಂದ--